ಎಲ್ಲಾ ಬರಿ ರೆಡ್ ಕಲರ್ ಜಾಸ್ತಿ ಇದೆ ಜಾಸ್ತಿ ಚನ್ನಾಗಿ ಕಾಣಸ್ತ ಅನ್ನ್ಸುತ್ತೆ.

ಸಾಹುಕರು ದುಡ್ಡ ಇರೋರು ಹೋಗತರೆ ಬಡವರೆಲ್ಲಾ ವರ್ಷಕ್ಕೆ ಒಂದ್ ಸಲ ಹೋಗತರೆ ನಾವುನು ವರ್ಷಕ್ಕೆ ಒಂದ್ ಸಲ ಹೋಗತ್ತೀವಿ ಅಷ್ಟೇ ಎರಡ ಸಲ ಹಂಗೆ.

ಇಲ್ಲಿ ಎಲ್ಲಾರು ಒಟ್ಟಿಗೆ ಕುತ್ತಕೊಂಡು ಅಡಿಗೆ ಮಾಡುತ್ತಿದ್ದಾರೆ ಇವಾಗೆಲ್ಲಾ ಈ ತರ ಅಡಿಗೆ ಮಾಡುದು ತುಂಬಾ ಕಮ್ಮಿ ಯಾವದೋ ಫಕ್ಷನ್ ಇಲ್ಲಾ ಮದುವೆ ಏನೋ ಏರಬೇಕು ಅನ್ನ್ಸುತ್ತೆ .

ಮಾತಾಡಲಿಲ್ಲಾಅಂದ್ರೆ ನಾವೇ ಎಳಕೊಂಡ್ ಬಂದ್ ಬಿಡ್ ತ್ತೀವಿ ಕಳ್ಳತನ ಮಾಡಕ್ಕೆ .

ಆಗಲ್ಲಾ ಎಲ್ಲಾ ಇಷ್ಟೇ ಮಾತಿಗಷ್ಟೇ ಹೇಳತರೇ ಇಲ್ಲಾದ್ರುನು ಅಬ್ಬ ಅಬ್ಬ ಒಂದ್ ಜಾಸ್ತಿ ಅದಕ್ಕಿಂತ ಇರಕ್ಕಾಗಲ್ಲಾ.

ಯಾವದೋ ರೀತಿ ಫಕ್ಷನ್ ಇದ್ರುನು ಫಸ್ಟ್ ಮೇನ್ ಆಗಬೇಕಾಗಿರೋದು ಈ ಹೂವುಗಳು ಚನ್ನಾಗಿ ಡೆಕೋರೇಷನ್ ಮಾಡಕ್ಕೆ.

ಯಾವದೇ ಜಾತಿ ಭೇದಬಾವ ಇರಲ್ಲಾ ಅಂದ್ರೆ ಎಲ್ಲಾರು ಒಂದೇ ಅನ್ನೋ ತರ --

ಮುಂಚೆಯೆಲ್ಲಾ ಜಾಸ್ತಿ ಗಿಡ ಮರಗಳೆಲ್ಲಾ ಜಾಸ್ತಿ ಇತ್ತು. ಹೂವು ಗಿಡಗಳು ನಾವ್ ಚಿಕ್ಕವರು ಇರಬೇಕಾರೆ ನಮ್ಮ ಮನೆ ಸುತ್ತಯೆಲ್ಲಾ--

ಸ್ವಿಮ್ಮಿಂಗ್ ಕಲಿಯೋರು ಸ್ವಿಮ್ಮಿಂಗ್ ಕಲೀಬಹುದು ಫಿಶಿಂಗ್ ಮಾಡಬಹುದು .